ಅದನ್ನು ನೋಡಲು ಜನ ಸಾಗರವೇ ಹರಿದು ಬಂದಿದೆ. ಹಾಡನ್ನು ತುಂಬಾ ಚೆನ್ನಾಗಿ ಹಾಡುತ್ತಿದ್ದಾರೆ. ಅದ್ರಲ್ಲೂ ಲೈಟಿಂಗ್ಸ್ ಮತ್ತು ಡಿಸೈನ್ಸ್ ಸ್ಟೇಜ್‌ ತುಂಬಾ ಚೆನ್ನಾಗಿದೆ.

ಈ ಚಿತ್ರದಲ್ಲಿ ಕಂಡು ಬರುವ ದೃಶ್ಯವೆನೆಂದರೆ ಇದು ಒಂದು ನಾಡ ಕಛೇರಿ ಅಥವಾ ಒಂದು ಆಫೀಸ್‌ ಆಗಿದೆ. ಇಲ್ಲಿ ಕೆಲವು ರೈತರು ಮತ್ತು ಮಹಿಳೆಯರು ಸಹಾ ಕಾನು ತಿದ್ದಾವೆ ಇದೆ.

ಈ ಚಿತ್ರದಲ್ಲಿ ಕಂಡು ಬರುವ ದೃಶ್ಯವೆನೆಂದರೆ ಇದು ಒಂದು ಶಾಲಾ ಮಂದಿರವಾಗಿದ್ದು.

ಈ ಚಿತ್ರದಲ್ಲಿ ಕಂಡು ಬರುವ ದೃಶ್ಯವೆನೆಂದರೆ ಇದು ಒಂದು ಶಾಲ ಮಂದಿರ ಅಥವಾ ಚರ್ಚ್‌ ಆಗಿ ಕಂಡುಬಂದಿದೆ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಮತ್ತು ಫಾದರ್ ಕಾಣುತೀದ್ದಾರೆ ಇದ್ದಾರೆ

ತಮ್ಮ ಪ್ರಾಜೆಕ್ಟ್‌ ಮಾಡಲು ಹೊರಬಿದ್ದಾರೆ ಹಾಗೂ ಗುರುಗಳು ಕಾಣುತ್ತಿದ್ದಾರೆ ಗುರುಗಳು ಅದನ್ನ ಮಾಡಬಾರದ ಕಾರಣ ಹೊರ ಹಾಕಿದ ದೃಶ್ಯ ಕಾಣುತ್ತಿದೆ

ಅದ್ರಲ್ಲೂ ತುಂಬಾ ಚೆನ್ನಾಗಿ ಇರುವ ಬುಕ್‌ ಸಿಗಬಹುದು ಎಂದು ಈ ದೃಶ್ಯ ಸೆಳೆದಿದೆ ಆದರೆ ಬ್ಯಾಟ್‌ಗಳು ಕಾಣುತ್ತಿವೆ.